ಕಟ್ ಈಗಿನ ಹುಡುಗಿರೆಲ್ಲಾ ಜಿಮ್ ಗೆ ಹೋಗೋಕೆ ಇಷ್ಟ ಪಡ್ತಾರೆ ನಮ್ಮ್ ಹಳ್ಳಿಗಳ್ಲಲ್ಲಾದ್ರೆ--

ಈ ಕಡೆ ಎಲ್ಲ ಆಳುಗಳಲ್ಲ ಇಂಥವೆಲ್ಲ ಇರೋದಿಲ್ಲ ಮಂಗಳೂರ್ ಸೈಡ್ ಆಕಡೆ ಎಲ್ಲ ಹಡಗುಗಳಿರ್ತವ ಆಕಡೆ ಆದ್ರೆ ಹೋಗ್ಬಹುದು ಈ ಕಡೆ ಅಂತವು ಎಲ್ಲ ಸೆಟ್ ಆಗೋದಿಲ್ಲ ಯಾವಾಗಾನೂ ಹೋದ್ರೆ ಹೋಗಬೋದು ತುಂಬಾ ಚೆನ್ನಾಗಿ ಇರತೈತಿ ನೋಡಾಕ .

ಓ ಎಲೆನಾ ಬೇರೆ ಏನನ ನೋಡಲು ಟೂರ್ ಹೋದ್ರೆ ನಾವ್ ಟೆಂಟ್ ಹಾಕಿ ಎಲ್ಲ ಕುತ್ಕೊಂಡು ಚೆನ್ನಾಗ್ ಇರತೈತಿ ಎಲ್ಲ ನೋಡಾಕ ಸೈನಿಕರು ಜೊತೆ ಎಲ್ಲನ --